ನದಿಯ ಪಕ್ಕದಲ್ಲಿ ಒಂದು ರಸ್ತೆಯನ್ನು ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ನಾವು ಬಹುಮಹಡಿಯ ಕಟ್ಟಡವನ್ನು ಕಾಣಬಹುದಾಗಿದೆ. ಪಕ್ಕದಲಿಯೇ ರಸ್ತೆ ಇದೆ. ಇಲ್ಲಿ ವಾಹನಗಳು ಎರಡು ಬದಿಯಲ್ಲಿ ಚಲಿಸುತ್ತಿವೆ ಹಾಗೂ ದಾರಿಹೋಕರು ಓಡಾಡುತ್ತಿದಾರೆ.